ಈ ಚಿತ್ರದಲ್ಲಿ ನಾವು ಒಂದು ಅಂಗಡಿಯ ಒಪಲಿಂಗ ಸಂದರ್ಭವನ್ನು ಕಾಣಬಹುದಾಗಿದೆ.

ಮತ್ತು ಈ ಚಿತ್ರದ ಮತ್ ಮೇಲ್ಗಡೆ ಒಬ್ಬ ಮಹಿಳೆಯು ನಿಂತುಕೊಂಡಿರುತ್ತಾರೆ.

ಮತ್ತು ಈ ಮನೆ ಮೇಲ್ಬಾಗದಲ್ಲಿ ಲೈಟ್ಸ್ ಗಳನ್ನು --

ಈ ಚಿತ್ರದಲ್ಲಿ ಒಂದು ನಾವು ಸ್ಟೇಜ ನ್ನು ಕಾಣಬಹುದಾಗಿದೆ.

ಮತ್ತು ಈ ಸ್ಟೇಜ್ ನ ಹಿಂಭಾಗದಲ್ಲಿ ಲೈಟ್ಸ್ ಗಳನ್ನು ಆಡಿಸಲಾಗಿದೆ ಮತ್ತು ಹೂಗಳಿಂದ ಅಲಂಕರಿಸಲಾಗಿದೆ.

ಈ ಕೋಟೆಯೂ ತುಂಬ ಹಳೇದ್ದಾಗಿದೆ ಮತ್ತು ಈ ಕೋಟೆಯ ಸುತ್ತಲು ಹಸಿರು ಹಸಿರು ಗಿಡಗಳಿಂದ ಕುಡಿರುತ್ತದೆ.

ಮತ್ತು ಒಬ್ಬ ವ್ಯಕ್ತಿಯ ಫೋಟೋ ವನ್ನು ಹಾಕಲಾಗಿದೆ.

ಈ ಚಿತ್ರದಲ್ಲಿ ನಾವು ಒಂದು ರೂಮಿನ ಒಳನೋಟವನ್ನು ನೋಡಬಹುದಾಗಿದೆ ಮತ್ತು ಈ ರೂಮಿ ನಲ್ಲಿ ಕೆಂಪು ಬಣ್ಣದ ಎರಡು ಬೆಡ್ಗ ಳನ್ನು ಹಾಕಲಾಗಿದೆ.